ಇದು ಚಿತ್ರದಲ್ಲಿ ಕಾಣುತ್ತಿರುವುದುವನ್ನು ಒಂದು ಗವರ್ನಮೆಂಟ್ ಕಚೇರಿ. ಇಲ್ಲಿ ಜನರು ಯಾರು ಇಲ್ಲ. ಅಲ್ಲ ಬಾರ್ಲಿಯಲ್ಲಿ --

ಇದು ಗ್ಯಾರೆಜು ಇಲ್ಲಿ ಒಂದು ಕಾರ ವನ್ನು ರೇಪೆರಿ ಮಾಡುತ್ತಿದ್ದಾರೆ ಇಬ್ಬರು ಅದರ ಟೈಯಾರ್ ಅನ್ನು ತೆಗೆದು ಕೆಳಗಡೆ ಇ --

ಫೋಟೋದಲ್ಲಿ ಮೂರು ಮಹಿಳೆಯರು ಇದ್ದರೆ. ಅವರು ನೃತ್ಯವನ್ನು ಮಾಡುತ್ತಿದ್ದಾರೆ. ಅವರು ತುಂಬಾ ಜನರ ಮುಂದೆ

ಇಲ್ಲಿ ತುಂಬಾ ಒಂದೇ ಒಂದು ತುಳಸಿ ಪೂಜೆಯನ್ನು ಮಾಡುತ್ತಿದ್ದಾರೆ ನಾವು ಇಂದು ಮಂದಿ ತುಳಸಿ ಗಿಡ ಬಹಳ ಮಹತ್ವ ಕೊಡುತ್ತೇವೆ ಎಲ್ಲ ಜಾತಿಯವರು ಕೊಡ್ರಿ.

ಫೋಟೋದಲ್ಲಿ ಕಾಣುತ್ತಾ ಇರುವುದು ಮ್ಯೂಜಿಯಂ ಇದು ಮ್ಯೂಜಿಯಂ ಮಹಾರಾಷ್ಟ್ರ ಔರಂಗಾಬಾದದಲ್ಲಿ--

ಜೈ ಗಣಪತಿ ಇದು ಗಣಪತಿಯ ಪನ್ನಲು ಗಣಪತಿ ಮುಂದೆಗಡೆ ಕೆಳಗಡೆ ಎಲ್ಲರೂ ಕುತ್ತು ಗಣಪ--